ಈ ಕೈಲ್ಲೇ ಮಾಡಿದ್ ಸಾಮಾನ್ ಗಳನ್ನ ತಂದ್ ಕೆ ಮನ್ಯಾಗ ಇಡತಾರ. ಇದ್ರಿಂದ ಮನಿ ಯೆನಾಕ್ಕಾದ --

ಈದ್ ನೋಡಕ್ಕೂ ಚಂದ ಕಾಣಸ್ತದ್ದ. ಇದ ಮಗು ಬಂದ್ ಕೇಂದ್ ಅಹ್ ತಂದ ಒಂದ್ ಫೋಟೋ ಕ ಹೊಡಕೊಂಡು--

ಈ ಕಿರಾಣಿ ಅಂಗಡಿ ಐತಿ ಕಿರಾಣಿ ಅಂಗಡಿಗಿ ಇಯಾ ಜನ ಹೆಚ್ಚಗೆ ಬಂದ್ ಕೆನ್ ತೊಕೊಂಡ್ ಹೂಕರ್. ತಮ್ಮಗ್ ಬೇಕಾದ್ ಸಾಮಾನ್ ಗಳನ್ನ--

ಈ ಶೋರೂಮ್ ಇಂಗ್ ಬಂದು ತಮ್ಮಗೆ ಬೇಕಾದಂತ ಕಾರ್ ಅನ್ನ ತೊಕೊಂಡ ಹೋಗತ್ತರ.

ಆ ಮಕ್ಳು ತಮ್ಮಾ ಕ ಕೂದಲನ್ ಹೆಶ್ಟ್ ಚಂದ್ ಕಾಣಿಸೋ ಸಮಂದ ಹೊಸ ಹೊಸ ಡಿಸೈನ್ ಮಾಡಕೊಂದು --

ತಮ್ಮ್ಗೆ ಬೇಕಾದಂತ ಅದು ಕೂದಲಗೆ ಲೈಟಿಂಗ್ ಆಗಿರಬಹುದು ಕಟ್ ಆಗಿರಬಹುದು ಅದು ಇದು ಮಾಡಕೊಂಡು ಇದನ್ನ ತಮ್ಮತ್ಯ ಕೂದ್ಲಿನ್ ಸೌಂದರ್ಯ ಹೆಚ್ಚಗೆ ಮಾಡ್ಕೊಂತ್ .]

ದೇಹದ ದೇಹಕ್ಕ ಆರೋಗ್ಯ ದ ದೃಷ್ಟಿಯಿಂದ ಅವ್ರ ಏನ್ ಮಾಡಕತ್ತರ್ ಇದು ತಾಲೀಮ್ ಕುರಿತಿ.

ಅವ್ಗ್ ಚಂದಗ್ ಮಾಡಿಕೆ ಕಲಿಸ್ತಾನ. ಈಗ ಕಟಿಂಗ್ ಮಾಡು ಮಾಡಕೊಳೋದ್ರಿಂದ ಈದ್ ಏನ್ ಆಕಾತ್ ಮನುಷ್ಯನಿಗೆ ಶಾರರೀಕ ತೊಂದರೆಗಳು ಯಾವು ಬರಂಗಿಲ್ಲಾ.

ಇಲ್ಲಿ ಯಾವುದರ ಕಾರ್ಯಕ್ರಮ ಮಾಡಕೊಂಡ್ ಹೋಗಕ್ ಅದು ಇದು ಬಾಳ್ ಚಂದ ಕಾಣ್ ಸ್ತತಿ.

ಇದು ಹೊನ್ನ ಹೋಳಿಗಿ ಆಟ ಆಡಗಿ ಇದೆ ಮಾಡರ್ ಆಚಿ ಈಚಿ.

ಕಡೆಯಿಂದ ಆಚೆ ಕಡೆ ದಾಟಾಕ ಇದನ್ನ ಅಹ್ ಬ್ರಿಡ್ಜ್ ಮಾಡರ್. ಈ ಬ್ರಿಡ್ಜ್ ಮ್ಯಾಗ್ ನಿಂದ--

ಈ ಒಂದ್ ಕಡೆಯಿಂದ ಇನೊಂದ ಕಡೆಗೆ ಮಂದಿ ಹೋಗಕ್ ಇದು ಇದು ಆಗ್ಯತಿ.

ಇಲ್ಲಿ ನೂರಾರು ಜನ ಅಹ್ ಪ್ರತಿದಿನ ಬಂದಿಕೇಂದ್ ಇದನ್ನ ವೀಕ್ಷಣೆ ಮಾಡಕೊಂಡು.

ದುಡಿಯುಕೇಂದ್ ತಮ್ಮ ಸಂಬಳ ತೋಗೊಂಡ್ ಹೂಕ್ಕಾರ ಇದು ವಿದ್ಯುತ --

ಇದು ಇದಕ್ಕ ಬ್ಯಾ ಬೇರೆ ಬೇರೆ ಬೇರೆ ಬೇರೆ ಚಿತ್ರನ್ನ ಕೇತ್ಯರ್ ಇದು --

ಇದು ಕೇಂದ್ರ ಸರ್ಕಾರದ ಅಹ್ ಒಂದು ಉದ್ಯಾಲಯ ಹೌದು ಶಾಲೆ ಐತಿ.

ಅದಕಿ ಈ ಶಾಲೆಗೊಳಗಂತೂ ಹೆಚ್ಚಿನ ಪ್ರಮಾಣದಗ್ ಮಂದಿ ಓ ಹುಡುಗ್ರು ಓದಲಾಕ ಇಲ್ಲಿ ಬರ್ತ--

ಇಲ್ಲಿ ತಮ್ಮ ಪ್ರತಿದಿನ ಜನರು ನೂರಾರ್ ಮಂದಿ ಬಂದ್ ಕೊಂಡು.

ತಮ್ಮ ಪೂಜೆ ಪುನಸ್ಕಾರ ಮಾಡಕೊಂದು ಹೂಕರ್. ಇದು ಮ ಮತ್ತ ದೇವಸ್ಥಾನ--

ಕೇಂದ್ ಈ ಕಾಫಿ ಕುಡಕೊಂಡು ಹೋಗತ್ತರ. ಇದು ಹೊಸ ಇಂಗ್ಲಿಷ್ ಕಾ ಕಾಫಿ ಕಪ್ ಇದು.